ಇದರಲ್ಲಿ ನಾವು ವೇದಿಕೆ ಮೇಲೆ ನೃತ್ಯ ಮಾಡುತ್ತಿರುವಂತಹ ನೃತ್ಯಪಟುಗಳನ್ನು ನೋಡಬಹುದು ಇದರಲ್ಲಿ ಶೂರತ್ಕಲ್ ಪಾದಿತ್ಯ ಇಂಡಿಯಾ ಹಿಪ್ ಆಫ್ ಡ್ಯಾನ್ಸ್ ಎಂದು ಇದೆ.

ಕೃಷ್ಣ ಮತ್ತು ರಾಧೆಯರ ಮೂರ್ತಿ ಯನ್ನು ಗಮನಿಸಬಹುದು ಕೃಷ್ಣ ಕೊಳಲನ್ನು ನುಡಿಸುತ್ತಿದ್ದಾನೆ ರಾಧೆ ಕೃಷ್ಣನಿಗೆ ಒರಗಿ ನಿಂತಿದ್ದಾಳೆ ಹಿನ್ನೆಲೆಯಲ್ಲಿ ದೀಪ ಹಚ್ಚಲಾಗಿದೆ --